ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ಹೆಲ್ತ್ಪ ಪ್ರಾಜೆಕ್ಟ್ವ ಪವರ್ ಪ್ರಾಜೆಕ್ಟ್ ಪವರ್ ಪ್ರಾಜೆಕ್ಟ್ ಇಂಫಾರ್ಮಿನಶನ್ ಟೆಕ್ನಾಲಜಿ ___

ಟೆಕ್ನಾಲಜಿ ಪ್ರಾಜೆಕ್ಟ್ ಪ್ರಾಜೆಕ್ಟು ಆಹ್ಹ್ ಆಹ್ಹ್ ಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಎಸ್ಸ್ತ್ರ ಕರೆಕ್ಟ್ ಆದ್ರ --